ಇದು ಒಂದು ದೊಡ್ಡದಾದ ಒಂದು ಪಾರ್ಕ್ ತರ ಇದೆ. ಮುಂದ್ಗಡೆಯೆಲ್ಲ ತುಂಬಾ ಚೆನ್ನಾಗಿ ಡೆಕೊರೇಷನ್ ಎಲ್ಲಾ ಮಾಡಿದ್ದಾರೆ ನೋಡೋಕೆ ತುಂಬಾ ಚೆನ್ನಾಗಿ ಇದೆ .

ನೋಡೋಕೆ ತುಂಬಾ ಚೆನ್ನಾಗಿ ಇದೆ ಆ-- ಇದು ತುಂಬಾ ಚೆನ್ನಾಗಿ ಬಂದು ಇದೆ ಎಲ್ಲಾ ಕೂಡ ನೋಡ್ಕೊಂಡು ಹೋಗ್ತಾರೆ ಇನ್ನೂ ತುಂಬಾ ಚೆನ್ನಾಗಿ ಇದ್ದರೆ ನೇಚರ್ ಇಲ್ಲಿ ಇದೆ.